ಹ ಇದು ಒಂದು ಆ ಎಂಟರ್ಪ್ರೈಸಿಂಗ್ ಅಂಗಡಿ ಇದೆ.

ಹೊರಗಡೆ ಹಲವಾರು ಬಣ್ಣ ಬಣ್ಣದ ಬಟ್ಟೆಗಳನ್ನು ನೇತಾಡಿದ್ದಾರೆ.

ಹಾಗು ಒಬ್ಬ ಹುಡುಗನ ಎದ್ರುಗಡೆ ಒಂದು ಮೊಬೈಲ್ ಹಾಗು ಬಾಟಲ್ ಇದೆ.

ಇದರ ಎದುರುಗಡೆ ಇದಕ್ಕೆ ಎಂಟು ಚಡಿಗಳಿವೆ.

ಹಾ ಇಲ್ಲಿ ಒಂದು ದೊಡ್ಡದಾದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ.

ಹಾಗು ಎದ್ರುಗಡೆ ಹಲವಾರು ಬೈಕ್ ಗಳು ನಿಲ್ಲಿಸಿದ್ದಾರೆ ವ್ಯಕ್ತಿ ಕೂಡ ನಿಂತಿದ್ದಾರೆ.

ಇದು ಒಂದು ದೊಡ್ಡದಾದಂತಹ ಗೋದಮು ಇದೆ.

ಇದು ಒಂದು ಕಿರಾಣಾ ಅಂಗಡಿ ಇದೆ.

ಹಲವಾರು ತರಕಾರಿಗಳಿವೆ ಇಬ್ಬರು ವ್ಯಕ್ತಿ ಕುಳಿತುಕೊಂಡಿದ್ದಾರೆ.

ಇದರಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ನೀರನ್ನು ಹಾಕುತ್ತಿದ್ದಾರೆ.

ಬಿಳಿ ಬಣ್ಣ ಹಾಗು ಕೆಂಪು ಬಣ್ಣದಿಂಧ ಇದು ಆವರಿಸಿದೆ.

ಹಾ ಇದು ಒಂದು ಹಡುಗಿನ ಅಹ್ ನಿಲ್ಲುವ ಸ್ಥಳವಿದೆ.

ಹಾಗೂ ಅವುಗಳಿಗೆ ಒಂದು ಧ್ವಜವನ್ನು ಕೂಡ ಹಚ್ಚಿದ್ದಾರೆ.

ಇದರ ಎದ್ರುಗಡೆ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ.

ಹಾಗೂ ಇಲ್ಲಿ ಆ ಐದು ಲೈಟಿಂಗ್ ಗಳಿವೆ.

ಇದು ಒಂದು ಫೋಟೋ ನ ಅಂಗಡಿ ಇದೆ.

ನೀರಿನ ಹಾಗ್ ಮೇಲ್ಗಡೆ ಬಸವಣ್ಣ ಹಾಗೂ ಲಕ್ಷ್ಮಿ ದುರ್ಗಾ ಮಾತೆಯ ಒಂದು ಫೋಟೋ ವನ್ನು ಹಾಕಿದ್ದಾರೆ.

ಹಾಗೂ ಒಂದು ಲೈಟಿನ ಕಂಬ ಕೂಡ ಇಲ್ಲಿ ಇದೆ.

ಇದರ ಎದ್ರುಗಡೆ ಹಲವಾರು ಕಾರ್ ಗಳು ನಿಂತಿವೆ.

ಹಾಗೂ ಆರು ಏಳು ಯೋ ಏಳು ವೈಯರುಗಳಿವೆ.

ಇಲ್ಲಿ ಒಂದು ಅ ಗಣಪತಿಯ ಮೂರು ಅ ಮೂರುತಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿದ್ದಾರೆ.

ಆ ಗಾಂಜಿನ ಹಾಗೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾರೆ.

ಬೋಲ್ ಆಗಿ ಅಥವಾ ಒಂದು ಟೆಬಲ್ ಕ್ಯಾರಂ ಹಾಗೂ ಹಲವಾರು ವಸ್ತುಗಳು ಇಲ್ಲಿ ನೇತುಹಾಕಿದ್ದಾರೆ.

ಇದು ಒಂದು ಆಫೀಸ್ ಇದೆ ಹಾಗೂ ಇದರ ಮೇಲ್ಗಡೆ ಒಂದು ಬ್ಯಾನರ್ ಹಾಕಿದ್ದಾರೆ.

ಇದು ಒಂದು ಆಸ್ಪತ್ರೆ ಇದೆ ಇದರ ಹೊರಗಡೆ ಒಂದು ದೊಡ್ಡದಾದಂತಹ ರಂದ್ರವಿದೆ ಅದರಿಂದ ಬೆಳಕನ್ನು ಕೂಡ ಬೀಳುತ್ತಿದೆ.

ಆ ಕಲ್ಲುಗಳು ಬಿಳಿ ಬಣ್ಣದ್ ಹಾಗು ಕಪ್ಪು ಬಣ್ಣದಿವೆ.